ಈ ಚಿತ್ರದಲ್ಲಿ ನಾವು ಒಂದು ಫ್ರುಇಟ್ಸ್ ಮತ್ತೆ ವೆಜಿಟೇಬಲ್ ಮಾರ್ಕೆಟ್ ಅನ್ನು ನೋಡ್ತಾ ಇದ್ದಿವಿ.

ಒಳಗೆ ಒಬ್ಬರು ಕೂತಿದ್ದಾರೆ ಮತ್ತೆ ತುಂಬಾ ವಿವಿಧ ರೀತಿಯ ಫ್ರುಇಟ್ಸ್ ಮತ್ತೆ ವೆಜಿಟಬಲ್ ಕಾಣಿಸ್ತಾ ಇದೆ.

ಮದ್ಯದಲ್ಲಿ ಭಾರತ ಮಾತೆಯ ವಸ್ತ್ರಗಳನ್ನು ಹಾಕಿ ಒಬ್ಬಳು ಕೂತಿದ್ದಾಳೆ --

ತುಂಬಾ ಗಮ್ಮತ್ ಆಗುತ್ತೆ ಇಲ್ಲಿ ಹೋದ್ರೆ ಇಲ್ಲಿ ತುಂಬಾ ರೀತಿಯ ಆಟಗಳು ಎಲ್ಲ ಇದೆ .]

ಆಳ್ವಾಸ್ ಪ್ರೈಮರಿ ಸ್ಕೂಲ್ ಮೂಡಬಿದ್ರೆಯಲ್ಲಿದೆ.

ಮತ್ತೆ ಇಲ್ಲಿ ತುಂಬಾ ಮಕ್ಕಳು ಹೋಗ್ತಾರೆ ಆ ಓದ್ಲಿಕ್ಕೆ ಮತ್ತೆ ಇದು ನೋಡ್ಲಿಕ್ಕೆ ತುಂಬಾ ಚಂದವಾಗಿದೆ.

ಏ ಆ ಇಲ್ಲಿ ವಿವಿಧ ರೀತಿಯ ಮಿನುಗಳನ್ನ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ದಾರೆ.

ರೆಡ್ ಕಲರ್ ಲಿ ಬರೆದಿದ್ದಾರೆ ಮೇಲೆ ಅವರ ಫೋನ್ ನಂಬರ್ ಕೂಡ ಬರೆದಿದ್ದಾರೆ.

ಅಂಗ್ಡಿ ಹೆಸ್ರು ತುಳುನಾಡು ಟ್ರೇಡರ್ಸ್ ಅಂತ ಬರ್ದಿದ್ದಾರೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷಲ್ಲಿ ಬರ್ದಿದ್ದಾರೆ.

ಇದು ಒಂದು ಗಂಡಸರ ಸಲೂನ್ ತರ ಕಾಣಿಸ್ತಾ ಇದೆ ಬಾರ್ಬರ್ ಶಾಪ್ ಅಂತ ಹೇಳ್ತೇವೆ ಅಲ್ವ ಅದು.

ಇದು ಒಂದು ಹೋಟೆಲ್ ನ ಚಿತ್ರ ಹೋಟೆಲ್ ನ ಹೆಸರು ಶ್ರೀ ಮಂಜುನಾಥ ಕೃಪಾ ಅಂತ ಬರೆದಿದ್ದಾರೆ.

ಇದು ನೋಡ್ಲಿಕ್ಕೆ ಯಾವುದೊ ಬೀಚ್ ಲ್ಲಿ ಇಬ್ಬರು ಬಂದಿರೋ ಹಾಗೆ ಕಾಣಿಸ್ತಾ ಇದೆ.

ಆ ಇದು ಒಂದು ತುಂಬಾ ಪ್ರಸಿದ್ದವಾದ ಕಾಲೇಜ್ ಇಲ್ಲಿ ತುಂಬಾ ಮಕ್ಕಳು ಇಂಜಿನಿಯರಿಂಗ್ ಓದಲಿಕ್ಕೆ ಬರ್ತಾರೆ.

ಏ ಎಂತ ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹ್ಮ್ ಮುಂದುಗಡೆ ಕೆಲವು ಮಕ್ಕಳು ಆಚೆ ಬರ್ತಾ ಇರೋದು ಕಾಣಿಸ್ತಾ ಇದೆ.

ಇದು ಎಲ್ಲ ಪೇಪರ್ ಕ್ರಾಫ್ಟ್ ತರ ಕಾಣಿಸ್ತಾ ಇದೆ ಅದು ಶಾಲೆಯಲ್ಲಿ ಮಕ್ಕಳೆಲ್ಲ ಮಾಡ್ತಾರಲ್ವಾ.

ನೋಡ್ಲಿಕ್ಕೆ ತುಂಬಾ ಸಣ್ಣ ತರ ರೆಸ್ಟೋರೆಂಟ್ ತರ ಕಾಣಿಸ್ತಾ ಇದೆ.

ಆಚೆ ಒಂದು ಬೋರ್ಡ್ ಹಾಕಿದ್ದಾರೆ ಅದರಲ್ಲಿ ಏನೆಲ್ಲಾ ಸಿಗುತ್ತೆ ಅಂತ ಕೂಡ ಬರೆದಿದ್ದಾರೆ ಮೆನು ಕಾರ್ಡ್ --

ಇದು ಒಂದು ಶಾಲೆಯ ಚಿತ್ರ ಇರಬಹುದು ಇಲ್ಲಿ ಆಚೆ --

ಬಾಲ್ಮಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಬರ್ದಿದ್ದಾರೆ. ಕನ್ನಡದಲ್ಲಿ ಮತ್ತೆ ಇಂಗ್ಲಿಷಲ್ಲಿ ಎರಡರ್ಲಿ ಕೂಡ.